ಆಮೇಲೆ ಒಂದು ಸ್ವಲ್ಪ ಒಂದು ಒಂದ್ ಐದು ಹತ್ತ್ ನಿಮಿಷ ಬೇಯಿಸಿದ್ ಮೇಲೆ, ಅದಿಕ್ಕೇನೆ ಈ ಅ~ ಅಕ್ಕಿ ಹಾಕ್ಬಿಟ್ಟು ಮತ್ತೆ double ನೀರು ಹಾಕಿ cooker ಅಲ್ ನಾನ್ ಹಂಗೆನೆ ಮಾಡ್ತಿನಿ.

ನೀರು ಹಾಕಿ cooker ಇದು ಮಾಡಿ ಎರಡು whistle ತೆಗ್ದ್ರೆ ಆಯ್ತು.

Urgent ಗೆ ಆಗುತ್ತೆ ಈ ಮಕ್ಳಿಗೆ tiffin ಗೆ ಎಲ್ಲ ಬೇಕಂದ್ರೆ. ಹೌದು ಹೌದು ಹೌದು, ಹಾಗೆ ಒಳ್ಳೆ ಚಂದ ಮಾಡ್ತಿರಿ ಹಾಗಾದ್ರೆ, ಬೇರೆ recipe ಸ ಹೌದು ಹೌದು ನಾನ್ chicken ಅಪರೂಪ ಮಾಡುದು ನಾನು. ಹೀಗೆಲ್ಲ ಬಿರಿಯಾನಿ ಮಾಡುದಿಲ್ಲ ಅದೆ powder ಹಾಕಿ ಎಲ್ಲ ಮಾಡುದು, ಅದು ಅಷ್ಟು ಬರುದಿಲ್ಲ.

ಇನ್ನೊಮ್ಮೆ ಬೇರೆ recipe ನಿಮ್ಮಲ್ಲಿ ಕೇಳ್ತೇನೆ ನಾನು. ಹಾ ಸರಿ ಸರಿ ನಾನು ಹೇಳ್ತೇನೆ . ಹಾ okay ಮತ್ತೆ ಉಷಾ~ ಚನ್ನಾಗಿದ್ದಿರಲ್ಲ ಉಷಾರಲ್ಲ ಎಲ್ಲ ಮನೇಲಿ ಎಲ್ಲ.

ಹಾ ಆಯ್ತು ಆಯ್ತು, ನಾವು ಇನ್ನೊಮ್ಮೆ ಮಾತಾಡುವ.

Hai ಮಕ್ಳ ನಿಮ್ಗೆಲ್ಲ ಮಧ್ಯಾಹ್ನದ ಶುಭೋದಯಗಳು ಎಲ್ಲಾರ್ದು ಊಟ ಆಯ್ತು ಅನ್ಕೋ~ ಅನ್ಕೊಂಡಿದೀನಿ. ನಿಮ್ಗೆಲ್ಲ ನಾನು ಇವಾಗ ತುಂಬಾ ಮಜಾ ಕೊಡೋ ಹಬ್ಬ ಅಂದ್ರೆ ಅದು ಹೋಳಿ ಹಬ್ಬ. ಹೋಳಿ ಹಬ್ಬದ್ ಬಗ್ಗೆ ನಿಮ್ಗೆ. ಸ್ವಲ್ಪ ವಿಷ್ಯನ ಹೇಳ್ತೀನಿ ಆಯ್ತಾ ನೀವು ಕೂಡ ಹೋಳಿ ಹಬ್ಬನಾ ಆಚರಣೆ ಮಾಡಿದಿರ ಅಲ್ವಾ ಎಷ್ಟು ಮೋಜು ಮಸ್ತಿ ಸಡಗರದಿಂದ ಆಚರಣೆ ಮಾಡ್ತೀರಿ ಅಲ್ವಾ ಇದು ಎಲ್ಲರ್ಗೂ ಪ್ರಿಯವಾದ ಹಬ್ಬ ತುಂಬಾ ಸಡಗರದಿಂದ ಆಚರಣೆ ಮಾಡೋ ಹಬ್ಬ. ಅಂದ್ರೆ ಅದು ಹೋಳಿ ಹಬ್ಬ. ಹೋಳಿ ಹಬ್ಬ ತುಂಬಾ ಸುಂದರವಾದ ಹಬ್ಬ ಅಂತಾನೂ ಕೂಡ ಅನ್ಬೋದು . ಇದನ್ನ ಎಲ್ಲೆಲ್ಲಿ ಅಂದ್ರೆ ನಮ್ಮ ಈ ಒಂದೇ ಕಡೆ ಅಲ್ಲ ಇಡೀ ಭಾರತದಾದ್ಯಂತ ಆಚಾರಣೆಯನ್ನ ಹೋಳಿ ಹಬ್ಬವನ್ನ. ಮಾಡ್ತಾರೆ. ಇದನ್ನ ಎಲ್ಲಾರು ಬಣ್ಣಗಳ ಹಬ್ಬ ಅಂತಾನ~ ಅಂತಾನೂ ಕೂಡ ಕರಿತಾರೆ. ಈ ಹಬ್ಬನಾ ನಾವು ಎರ್ಡ್ ದಿನಗಳ ಕಾಲ ಆಚರಣೆಯನ್ನ ಮಾಡ್ತೀವಿ. ಈ ಹಬ್ಬ ಯಾವಾಗ ಬರತ್ತೆ ಅಂದ್ರೆ ಪ್ರತಿ ವರ್ಷ ಮಾರ್ಚ್ ತಿಂಗ್ಳಲ್ಲಿ. ನಾವಿದನ್ನ ಆಚರಣೆಯನ್ನ ಮಾಡ್ತೀವಿ. ಹೋಳಿ ಹಬ್ಬದ್ ದಿನ ನಾವೆಲ್ಲ ಬಿಳಿ ಬಟ್ಟೆನಾ ಧರ್ಸಿರ್ತಿವಿ ಅಲ್ವಾ ಬಣ್ಣ ಎರ್ಚಿದರೆ ಆ ಬಿಳಿ ಬಟ್ಟೆಗೆ ಆಗ್ಬೇಕು ಆತರ ಬಿಳಿ ಬಟ್ಟೆನ ನಾವು ಧರ್ಸಿರ್ತಿವಿ ಈಗ ಯಾವ್ದ್ ಯಾವ್ದ್ ಹಬ್ಬ. ಮಾಡ್ಬೇಕಾದ್ರೂ ಒಂದ್ ಸಂಕೇತ ಅಂತ ಇರತ್ತೆ ಈ ಹೋಳಿ ಹಬ್ಬದ್ ಸಂಕೇತ ಏನು ಗೊತ್ತ ಕೆಟ್ಟದ್ದರ ಮೇಲೆ ಒಳ್ಳೆಯದು ಜಯ ಸಾಧಿಸ್ಲಿ ಅಂತ ಹೇಳಿ ಈ ಹೋಳಿ ಹಬ್ಬನಾ ಎಲ್ರೂ ಕೂಡ ಆಚರಣೆ ಮಾಡ್ತಾರೆ. ನಾನು ಕೂಡ ನಮ್ಮ ಮನೆಯಲ್ಲಿ ಈ, ಹೋಳಿ ಹಬ್ಬನಾ ಆಚರಣೆ ಮಾಡ್ತಿ~ ಮಾಡ್ತಿದ್ವಿ ಅದ್ರಲ್ಲಿ ನಮ್ ತಾಯಿ ವಿಶೇಷವಾದ್ ಸಿಹಿ ತಿಂಡಿಗಳ್ನ ಅವ್ರು ತಯಾರ್ಸ್ತಿದ್ರು. ಇದು ಈ ಹೋಳಿ ಹಬ್ಬದ್ ವಿಶೇಷತೆ ಏನು ಗೊತ್ತ ಶ್ರೀ ಕೃಷ್ಣ ಪರಮಾತ್ಮ ಇದ್ರು ಅವರ ಭಕ್ತ, ಒಬ್ರಿದ್ರು ಯಾರು ಪ್ರಹಲ್ಲಾದ ಅವ್ರು ಬೆಂಕಿಯಿಂದ ಜೀವಂತವಾಗಿ ಮರಳಿದ ದಿನ ಅಂತ ಹೇಳಿ ಈ ಹೋಳಿ ಹಬ್ಬವನ್ನ ಎಲ್ರೂ ಕೂಡ ಆಚರಣೆಯನ್ನ ಮಾಡ್ತಾರೆ. ಈ ಹೋಳಿ ಹಬ್ಬ ಅಂದ್ ತಕ್ಷಣ ನಮ್ಗೆ ಮೊದಲು. ನೆನಪಿಗೆ ಬರೋದು ಒಗ್ಗಟ್ಟು ಸಾಮರಸ್ಯದಿಂದ ಇರ್ಬೇಕು ಶಾಂತಿಯುತವಾಗಿ ಆಚರಣೆ ಮಾಡ್ಬೇಕು ಮತ್ತೆ ಜನರಲ್ಲಿ ಎಲ್ಲರಲ್ಲೂ ಕೂಡ ಪ್ರೀತಿ ಭಾವನೆಯನ್ನ ಮೂಡ್ಸತ್ತೇ. ಮತ್ತೆ ಎಲ್ಲರೂ ಒಂದೇ ಏಕತೆಯನ್ನ ಹರಡುತ್ತೆ. ನೀವು ಕೂಡ ನಿಮ್ಮನೇಲಿ ಈ ಹೋಳಿ ಹಬ್ಬನಾ ಆಚರಣೆ ಮಾಡಿದೀರ ಅಲ್ವಾ. ನಿಮ್ಗೆ ತುಂಬಾ ಸಡಗರದಿಂದ ಆಚರಣೆಯನ್ನ ಮಾಡ್ತೀರಾ ಹಲವು ರೀತಿಯ ಬಣ್ಣಗಳ್ನ ನೀವು ತೊಗೊಂಡು ಎರ್ಚ್ತೀರ ಖುಷಿ ಪಡ್ತೀರಾ ನಿಮ್ ಸ್ನೇಹಿತರಿಗೆ ಅಥ್ವ, ನಿಮ್ಮ ಬಂಧು ಮಿತ್ರರಿಗೆ ಎಲ್ಲರಿಗೂ ಕೂಡ ಬಣ್ಣಗಳನ್ನ ಎರ್ಚಿ ಖುಷಿ ಪಡ್ತೀರಾ ಅಲ್ವಾ ಆಮೇಲೆ ಬಿಂದಿಗೆಗೆ ನೀರ್ ತುಂಬ್ಸಿ ಎರ್ಚಿ ಅದನ್ನು ಕೂಡ ಆಚರಣೆಯನ್ನ ಮಾಡ್ತೀರ. ಈ ಹಳ್ಳಿ ಕಡೆ ಅಂತೂ ಹೋಳಿ ಹಬ್ಬನಾ ಅಷ್ಟೊಂದು ವಿಜೃಂಭಣೆಯಿಂದ. ಆಚರಣೆ ಮಾಡಲ್ಲ ಆದ್ರೆ city ಕಡೆ ತುಂಬಾ ಚೆನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ಆ ಹೋಳಿ ಹಬ್ಬದ್ ದಿನ ಅನೇಕ ಕಾರ್ಯಕ್ರಮಗಳನ್ನ ಏರ್ಪಡಿಸ್ಕೋಳ್ತಾರೆ ಮತ್ತೆ ಮೋಜು ಮಸ್ತಿ ಮಾಡ್ತಾರೆ ಮತ್ತೆ ಇದನ್ನ ಇಡೀ ಭಾರತ~ . ಭಾರತದಾದ್ಯಂತ ರಜೆ ದಿನ ಅಂತಾನೂ ಕೂಡ ಹೇಳ್ತಾರೆ ನೀವೆಲ್ಲ ದೂರದರ್ಶನದಲ್ಲಿ ನೋಡಿರ್ಬಹುದು city ಕಡೆ ಹೋಳಿ ಹಬ್ಬನಾ ಹೆಂಗ್ ಆಚರಣೆ ಮಾಡ್ತಾರೆ ಅಂತ ಎಲ್ಲಾ ಬಣ್ಣ ಬಣ್ಣಗಳ್~ ಬಣ್ಣಗಳ್ನ ಒಬ್ರ್ ಮೇಲೆ ಒಬ್ರೂ ಎರ್ಚೊದು ಹಾಡು ಕುಣಿತಗಳ್ನ. ಮಾಡೋದು ಈ ತರ ತುಂಬಾ ಸಡಗರದಿಂದ ಹೋಳಿ ಹಬ್ಬನಾ ಆಚರಣೆಯನ್ನ ಮಾಡ್ತಾರೆ ಅವ್ರಿಗೆ ಯಾವ್ದೆ ರೀತಿಯ ಜಾತಿ ಮತ ಅಂತ ಭೇದ ಅವ್ರು ಮಾಡಲ್ಲ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಎಂಬ ಒಗ್ಗಟ್ಟಿನಿಂದ ಆಚರಣೆಯನ್ನ. ಮಾಡ್ತಾರೆ ಅಲ್ವಾ ಮತ್ತೆ ಈ ಹಬ್ಬದ ದಿನ ನಾವೆಲ್ಲ ಏನೇನ್ ಜಾಗೃತಿಯನ್ನ ಅಳವಡಿಸ್ಕೊಳ್ಬೇಕು ಅಂದ್ರೆ ಈಗ ಬಣ್ಣಗಳ್ನ ತಂದಿರ್ತಿವಿ ಅಲ್ವಾ ಆ ಬಣ್ಣನಾ ನಮ್ಮೇಲೆ ಅಥ್ವಾ ಬೇರೇವ್ರ್ ಮೇಲೆ ಎರ್ಚೋದ್ರಿಂದ ಹಲವಾರು ಹನಿ ಆಗ್ಬೋದು ಇವಾಗ. ಕಣ್ಣಿಗ್ ಎರ್ಚೋದ್ರಿಂದ ಕಣ್ಣಿಗೆ ಹಾನಿ ಆಗ್ಬೋದು ಅಲ್ವಾ ಅದ್ರಿಂದ ಆ ಬಣ್ಣಗಳಿಗೆ ಹಲವಾರು ರಾಸಾಯನ~ ರಾಸಾಯನಿಕ ಪದಾರ್ಥಗಳ್ನ ಅಳವಡ್ಸಿರ್ತಾರೆ ಅಲ್ವಾ ಅದ್ರಿಂದ ನಮ್ಮ ಕಣ್ಣಿಗೆ ದೃಷ್ಟಿಗೆ ಅದು ಹಾನಿ ಉಂಟ್ ಮಾಡ್ಬೋದು ಅಲ್ವಾ ಮತ್ತೆ ನೀರನ್ನ. ಕಲುಷಿತ ಮಾಡ್ಬಾರ್ದು. ಈಗ ಇನ್ ತುಂಬ್ಸಿರೋ ನೀರಲ್ಲಿ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಅದನ್ನ ಸೇವಿಸಿ ಅದಕ್ಕೆ ಹಾನಿ ಉಂಟಾಗ್ಬಾರ್ದಲ್ವಾ ಅದಕ್ಕೆ ನೀರನ್ನು ಕೂಡ ಹಾಳ್ ಮಾಡ್ಬಾರ್ದು ಆಯ್ತಾ ಮತ್ತೆ ಈ ಹಬ್ಬ ಅಂದ್ರೆ ಚಿಕ್ ಮಕ್ಳಿಗೆ. ತುಂಬಾನೇ ಇಷ್ಟ. ಚಿಕ್ ಮಕ್ಳಿಗೆ ಈ ಹಬ್ಬದ್ ವಿಶೇಷತೆನೆ ಗೊತ್ತಿರಲ್ಲ ಆದ್ರೂ ಕೂಡ ಆ ತನ್ನ ಸ್ನೇಹಿತರ ಜೊತೆ ಆಟವನ್ನ ಆಡ್ಕೊಂಡು ಈ ಹಬ್ಬನಾ ತುಂಬಾ ಸಡಗರದಿಂದ ಆಚರಣೆ ಮಾಡ್ತೀರ ಮಾಡ್ತಾರೆ ನೀವು ಕೂಡ ಇದೆ ತರ ಆಚರಣೆ ಮಾಡಿ ಅಂತ. ಕೇಳ್ಕೋತಿನಿ ಎಲ್ಲರಿಗೂ ಒಳ್ಳೇದಾಗ್ಲಿ.

ಉದ್ಯಾನ ವನದ್ ಬಗ್ಗೆ ಹೇಳ್ಬೇಕಂದ್ರೆ , ಉದ್ಯಾನ ವನ ಇವಾಗ ಅಹ್ ಮೊದ್ಲಕಿನ್ ಕಾಲ್ದಲ್ಲಿ ಎಲ್ಲಾ ಗಿಡ ಮರಗಳ್ ಎಲ್ಲಾ ಇರ್ತಿದ್ವು. but ಇವಾಗೆಲ್ಲು ಅಷ್ಟು ಗಿಡ ಮರಗಳ್ ಕಮ್ಮಿ ಇರೋದ್ರಿಂದ ಅದಕ್ಕ ಏನ್ ಮಾಡೈತಂದ್ರೆ ಸ~ ಸರ್ಕಾರ ಏನ್ ಮಾಡೈತಿ ಅದುಕೊಂದು. ಒಳ್ಳೆ ಉಪಾಯವನ್ ಏನ್ ಮಾಡೈತಿ ಅಂದ್ರ ಉದ್ಯಾನ ವನ ಅಂತ ಸೃಷ್ಟಿ ಮಾಡೈತಿ. ಆ ಉದ್ಯಾನ ವನದಲ್ಲಿ ವಿ~ ವಿ~ ವಿಧ ವಿಧವಾದಂತ ಗಿಡಗಳನ್ನ ಹಚ್ಚಿರ್ತಾರ ಮರಗಳನ್ನ ಹಚ್ಚಿರ್ತಾರ ಸಣ್ಣ ಸಣ್ಣ ಸಸಿಗಳನ್ನ ಹಚ್ಚಿರ್ತಾರ ಅವುಗಳನ್ನೆಲ್ಲಾ ಮಕ್ಳಿಗ್ ನಾವು.

ಶಾಲೆಗೆ ರಜೆ ಇದ್ದಾಗ ಅಂದ್ರ ರವಿವಾರ ಅಂತನೇ ಹೇಳ್ಬೋದು ಅಥವಾ ಉಳಿದ್ ದಿನ ಯಾವಗ್ ಶಾಲೆಗೆ ರಜೆ ಇರ್ಲಿ ಮಕ್ಕಳ್ನ ಕರ್ಕೊಂಡ್ ಹೋಗುದು ಆ ಎಲ್ಲಾ ಗಿಡಗಳನ್ನ ಪರಿಚೈಸ್ ಕೊಡ್ಬೇಕು ಗಿಡದ್ ಮಹತ್ವವನ್ ಹೇಳ್ಬೇಕು. ಉದ್ಯಾನ ವನದಲ್ಲಿ ಅವಷ್ಟೇ ಇರೂದಿಲ್ಲ ಮತ್ ಮಕ್ಕಳ್ಗ ಆಟಾ ಆಡಾಕ ಮನರಂಜನೆಗಾಗಿ ಏನ್ ಮಾಡಿರ್ತರಂದ್ರ ಜೋಕಾಲಿ ಇಟ್ಟಿರ್ತಾರ ಜಾರು ಬಂಡಿ ಇಟ್ಟಿರ್ತಾರ.

ದಡಂ ದಡಿಕಿ ಅಂತ್ ಕರಿತಾರ, ದಡಂ ದಡಿಕಿ ಇಟ್ಟಿರ್ತಾರ ಇವೆಲ್ಲವನ್ನ ಆಡೋದ್ರಿಂದ ಮಕ್ಳಿಗ್ ಏನ್ ಆಗತ್ತಾ ಖುಷಿನೂ ಸಿಗುತ್ತ ಮನರಂಜನೆನೂ ಆಗುತ್ತ ಅವ್ರ ಉದ್ಯಾನ ವನಕ್ ಬೇಕಾದ್ರ ಮಕ್ಳನ್ ಕರ್ಕೊಂಡ್ ಹೋಗ್ ರಿ ನೀವು ಅವ್ರ ವಾಪಸ್ ಬರೋಕೆ ಒಲ್ಲೆ ಅಂತಾರ. ಯಾಕಂದ್ರೆ ಅವರೀಗ ಅಷ್ಟ್ ಇಷ್ಟ ಆಗಿರ್ತೈತ್ ಅದು ಉದ್ಯಾನ ವನ. ನಾವ್ ಯಾವ್ದಾದ್ರು picture ರಿಗ್ ಕರ್ಕೊಂಡ್ ಹೋಗ್ಬೋದು ಅಥವಾ ಯಾವ್ದಾದ್ರು ಪ್~ ಏನಪಾ hotel ಕ~ ಅಂಗ್ಡಿ ಕರಕೊಂಡ್ ಹೋಗುದು. ಇಂತಾವೆಲ್ಲ ಮಾಡೋದ್ಕಿಂತಾ ಉದ್ಯಾನ ವನಕ್ ಹೋಗಿ ಏನಾದ್ರೂ ಮಾಡ್ಕೊಂಡು ಅವ್ರೀಗ್ ಮಕ್ಳಿಗ್ ಏನಾದ್ರೂ ಅಲ್ಲಿಗ್ ಹೋದ್ರ ನೀವು ಊಟ ಮಾಡ್ಸುದ ಬ್ಯಾಡ ಅವ್ರಗೆ.

ಆಟಾ ಆಡಿ ಆಡಿ ಆಡಿ ಅವ್ರಗೆ ಏನ್ ಆಗುತ್ತ ಹಶಿವಾಗುತ್ತ ತಾವೇ ಊಟಕ್ ಬರ್ತಾರ್ ಆ time ಲಿ ಮಕ್ಕಳನ್ ಮನರಂಜನೇಯೂ ಆಗುತ್ತ ಹೊಟ್ತುಂಬ ಊಟಾನು ಆಗುತ್ತ ಅವಾಗಿನ್ ಕಾಲ್ದಲ್ಲಿ ಹೆಂಗಿರ್ತಿತ್ ಅಂದ್ರ ಮಕ್ಳು. ಅಹ್ ರವಿವಾರ ಹಿಂಗ್ಬಂದ್ರ ಹೊಲಕ್ ಹೋಗ್ಬಿಡ್ತಿದ್ರ್ but ಇವಾಗ ಆದ್ರ ಇವಾಗ ಯಾರು ಹೊಲಕ್ ಹೋಗೋದಿಲ್ಲ ಅಲ್ವಾ ಅದ್ಕ ಏನ್ ಮಾಡ್ತಾರಾ city ಯಲ್ ಅಂತ್ರು ಹೋ~ ಅಂತ್ರು ಅದ್ರಲ್ಲಿ ನಗರದಲ್ಲಿ ಅಂತನೇ ಹೇಳ್ಬೋದು ನಗರ್ದಲ್ ಅಂತ್ರುನು ಹೊಲಾನೇ ಇರೂದಿಲ್ಲ ಯಾರ್ವೂ. ಇದ್ರುನೂ ನಗರ ಬಿಟ್ಟು ಎಷ್ಟೋ ದೂರ್ ಇರ್ತಾವ್ ಹೋಗಾಕೆ ಒಂದಿನಾ ಬರೋಕೆ ಒಂದಿನಾ ಆಗೀರ್ತದ ಆ time ನಲ್ಲಿ ಆಗುದೆ ಇಲ್ಲಾ ಅದ್ಕೆ ಏನ್ ಮಾಡ್ತಾರಾ ಒಂದೊಂದ್ ಓಣಿಗೆ.

ಒಂದೊಂದ್ ಓಣಿಗೇ ಏನೇನ್ ಮಾಡ್ತರಾ ಒಂದೊಂದ್ ಬೀದಿಗೆ ಏನೇನ್ ಮಾಡ್ತಾರಾ ಅಂದ್ರ.

ಉದ್ಯಾನ ವನವನ್ನ ಸೃಷ್ಟಿ ಮಾಡ್ಯಾರಾ ಆ ಉದ್ಯಾನ ವನದಲ್ ಮಕ್ಳಿಗೆ ಆಟಾ ಮನರಂಜನೆ ಆಟದ್ ಜೊತೆ ಪಾಠನೂ ಮಾಡತ~ ಮಾಡ್ಬೋದು ಮಕ್ಳ್ಗೆ ಆ ಗಿಡಗಳ ಹೆಸರ್ಗಳನ್ನ ಏನ್ ಮಾಡ್ತಾರ ಮಕ್ಳು. ನೆನ್ಪ ಇಟ್ಕೊಂತಾರ ಗಿಡ ಅಂದ್ರ ಹೆಂಗಿರ್ತದ ಮರ ಅಂದ್ರ ಎಂತದ್ ಇರ್ತದ ಮತ್ ಸಣ್ ಸಣ್ ಸಸ್ಯಗಳಂದ್ರ ಎಂತಾವ್ ಇರ್ತಾವು ಮತ್ ಅಲ್ಲಿ garden ಒಳಗ್ ಏನ್ ಇರ್ತಾವ್ ಅಂದ್ರ ಹೂವ್ ಗಳಿರ್ತಾವೂ ಯಾ ಯಾ ಹೂವ ಈಗ ನಾವು . ಹೂವವನ್ನ ನಾವ್ ಹಂಗೆ normal ಆಗಿ ಬು~ ಆಹ್ ಹೂವವನ್ನ ನಾವ್ ಪುಸ್ತಕದಲ್ ತೋರ್ಸುದೆ ಬೇರೆ ಆಗತ್ತ but ಅವ್ರಿಗೆ ನೈಜವಾಗಿ ನೋಡ್ದಾಗ ಅದರ್ದ.

ನೈಜವಾಗಿ ನೋಡ್ದಾಗ ಅದರ್ದ ಏನ್ ಆಗತ್ತಂದ್ರ feel ಅ ಹ್ಮ್ ಅದರ್ದ feel ಆಗತ್ ಅಂತನೆ ಹೇಳ್ಬೋದು ಅಂದ್ರ ರೊ~ ಗುಲಾಬಿ ಹೂವ, ಸೇವಂತಿ ಹೂವ, ಮಲ್ಲಿಗೆ ಅದರ್ ಜೊತೆಗೆ ಅದ್ರ ವಾಸ್ನಿ ಕೂಡಾನೂ ಮಕ್ಳ್ ಮುಸ್~ ಮುಟ್ಟಿ ತಟ್~ ಮುಟ್ಟಿ ನೋಡ್ತರಾ. ಅದರ್ದು ಆಹ್ smooth ಅದನೋ hard ಅದನೋ ಮತ್ತ ಯಾವ್ ಗಿಡ್ದಲ್ಲಿ ಮುಳ್ ಇರ್ತದ ಗುಲಾಬಿ ಗಿಡ್ದಲ್ ಮುಳ್ಳಿರ್ತದ ಅಟ ಅದನೆಲ್ಲ ಮುಟ್ಬಾರ್ದು ಇಂತಾವೆಲ್ಲ ಮಕ್ಳ್ಗೆ ಏನ್ ಆಕ್ತೆತಂದ್ರ ತಕ್ಷಣ ತಿಳಿತದ. ಅಹ್ ವಿಧ ವಿಧವಾದ ಹೂಗಳ ಬಗ್ಗೆ ಅರ್ಥ ಮಾಡ್ಕೊಂತಾರ ಅಂತನೆ ಹೇಳ್ಬೋದು. ಆ ಹೂಗಳು ಮತ್ತ ಗಿಡಗಳು ಮರಗಳು ಅವು ನಮ್ಗ ಎಷ್ಟ್ ಜೀವನ್ಕ್ ಅವಶ್ಯಕವಾಗಿ ಬೇಕಾಗ್ತಾವ ಅಂತಾನೂ ಅರ್ಥ ಮಾಡ್ಕೊಂತವ ಮಕ್ಳು. ಹಿಂಗ ಈ ರೀತಿ ಉದ್ಯಾನ ವನಕ್ಕ ವಾರಕ್ಕೊಮ್ಮೆಯಾದ್ರೂ ಮಕ್ಳನ ಕರ್ಕೊಂಡ್ ಹೋಗ್ಬೇಕು ಅವರೀಗ್ ಏನ್ ಮಾಡ್ಬೇಕಂದ್ರ್ ಅಲ್ಲಿ ಮನರಂಜನೆಯನ್ನ ಮಾಡ್ಸಬೇಕು. ಅಲ್ಲಿ ಎಲ್ಲಾ ಆಟಾ ಆಡಸ್ಬೇಕು ಇದ್ರಿಂದ ಅವ್ರ ಆರೋಗ್ಯನೂ ಒಳ್~ ಚೆನ್ನಾಗ್ ಇರ್ತದ ಮತ್ ಅವರೀಗೇನಾದ್ರೂ ಊಟವನ್ನು ತಿಂಡಿಯನ್ನು ಕಟ್ಗೊಂಡ್ ಹೋಗ್ಬೇಕಲ್ಲೆ .

ಕಟ್ಗೊಂತ ಹೋಗೋದ್ರಿಂದ ಅವ್ರ ಏನ್ ಮಾಡ್ತಾರ ಅಲ್ಲೆ ಹೊಟ್ತುಂಬ ಊಟಾನೂ ಮಾಡ್ತಾರ ನಾವ್ ಊಟಾ ಮಾಡ್ಸುದ ಬ್ಯಾಡ, ಮನೇಲ್ ಆದ್ರ ಊಟಾ ಮಾಡೋಕೆ ಅವ್ರ ಹಿಂದ್ ಹಿಂದ್ ಓಡಾಡ್ಬೇಕಾಗುತ್ತ but ಅಲ್ ಆದ್ರ ಅಲ್ ಕರ್ಕೊಂಡ್ ಹೋದಾಗ ನೀವು. ಅವ್ರ್ಗ್ ಆಟಾ ಆಡಿಂದ ಚೆನ್ನಾಗ್ ಹೊಟ್ ತುಂಬ ಊಟಾನು ಮಾಡ್ತಾರ ಮನ್ರಂಜನೇನೂ ಸಿಗುತ್ತ ಈ ರೀತಿಯಾಗಿ ಪ್ರತಿಯೊಂದು ಬೀದಿಯಲ್ಲಿ ಏನ್ ಮಾಡಾಕತ್ತಾರ ಇವಾಗ್ ಅಂದ್ರ ಉದ್ಯಾನ ವನವನ್ನ ಸೃಷ್ಟಿ ಮಾಡಕತ್ತಾರ ಯಾಕಂದ್ರ ಅದು ಕೂಡಾ ಒಳ್ಳೆ ಆರೋಗ್ಯಕ್ಕಾಗಿ . ಎ ಈಗ್ ಏನೇನ್ ಮಾಡ್ತಾರ್ ಎಲ್ಲಾ ಆರೋಗ್ಯವನ್ನ ಕಾಪಾಡ್ಕೊನೋಕೆ ಮಾಡಕತ್ತಾರ ಅಂತನ ಹೇಳ್ಬೋದು.

ಹಾ ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಾ? ನಾನ್ ಕೂಡ ಆರಾಮ್. ಮತ್ತೆ ಸಮಾಚಾರ ಎಲ್ಲಾ?

ಮತ್ತೇ ಏನ್ ಇಲ್ಲ. ನಾನ್ ಒಬ್ಬಳೇ ಇದ್ದೆ, ಬೇಜಾರ್ ಆಗ್ತಿತ್. ಹಾಗೇ ಕಾಂತಾರ movie ದು ಹಾಡ್ ಕೇಳ್ತಾ ಇದ್ದೆ. ಒಹ್, ನನ್ನ್ ಇಷ್ಟ್ವಾದ movie ಅದ್ದೆ ಹಾಡ್ ಕೇಳ್ತಾ ಇದ್ರಿ.

ಎಲ್ಲಾ ಹಾಡೂ ನಂಗೆ ಇಷ್ಟ. ಆ ಅದೊಂದ್ movie ಅಲ್ಲಿ ಹಾಡೇ ವಿಭಿನ್ನವಾಗಿದೆ ಅಲ್ಲ? ಅಂದ್ರೆ ಹಿಂದಿನ ಕಾಲದ್ದೇ flavor ಕೊಡ್ತದೆ.

ಹಾ ಹೌದು. ಇವಾಗಿನ್ ಕಾಲ್ದಲ್ಲಿ ಆತರ ಹಾಡೆಲ್ಲ ಸಿಗೊದೇ ಅಪ್ರೂಪ.

ಅದೇ ಮೊದ್ಲೆಲ್ಲಾ ಇರ್ತಾ ಇತ್ತು ಹಾಡು, ಆ ಹೀಗೆ ಬಾಲಸುಬ್ರಮಣ್ಯಂ, ಎಸ್. ಜಾನಕಿ ಅವ್ರದೆಲ್ಲ ಹಾಡ್ ಕೇಳಿಕ್ಕೆ ಒಂತರಾ ಅರ್ಥಪೂರ್ಣವಾದ ಹಾಡ್ ಎಲ್ಲಾ ಕೇಳಿಕ್ ಸಿಗ್ತಾ ಇತ್ತು. ಹಾ ನಿಮ್ಗ್ ಯಾವ್ ಹಾಡ್ ಇಷ್ಟ.

ನಂಗೆ ಅದೇ romantic song, emotional song ಒಮ್ಮೊಮ್ಮೆ ಹಾಗೆ.

ನನಗೆ ಕೂಡ romantic song ಆಗಿರ್ಬೋದು, ತಂದೆ ಮಗನಿಗೆ ಸಂಬಂಧ ಪಟ್ಟಿದ್ದು, ತಾಯಿ ಮಗನಿಗೆ ಸಂಬಂಧ ಪಟ್ಟಿದ್ದು, ಆ ತರ song ಎಲ್ಲಾ ಕೇಳ್ಲಿಕ್ಕೆ ಚೆನ್ನಾಗಿ ಇಷ್ಟ ಆಗ್ತದೆ.

ಮತ್ತೇ ನಾವು, traveling ಮಾಡುವಾಗ ಕೂಡ, ಹಾಡು ಕೇಳ್ತಾ ಇದ್ರೆ, ಅದುವೂ destination ನಾವು reach ಆಗುದೇ ಗೊತ್ತಾಗಲ್ಲ. ಎಷ್ಟು ಬೇಗ reach ಆಗ್ತಿವಿ, ನಮ್ಗೇನೇ ಅನಿಸ್ತದೆ, ನಾವು ಇಷ್ಟು ಬೇಗ reach ಆಗ್ಬಿಟ್ವಾ? ಅದಕ್ಕೆ reason , ನಾವ್ ಹಾಡ್ ಕೇಳ್ತಾ ಇರ್ತೇವೆ. ಯಾವ್ದಾದ್ರೂ ಕೆಲ್ಸ ಮಾಡ್ವಾಗ ಕೂಡ ನಾವು ಹಾಡು ಕೇಳ್ತಾ ಇದ್ರೆ, ಅದು ಕೆಲ್ಸ ಎಷ್ಟ್ ನಾವ್ ಬೇಗ ಮಾಡ್ತೇವೆ, ನಮ್ಗೇನೇ ಗೊತ್ತಾಗಲ್ಲ. ನಮ್ಗ್ ಯಾರದ್ದೂ ಇದು TV ನೋಡೋದು, necessity ಇರಲ್ಲ, ನಾವು ಕೆಲ್ಸ ಮಾಡುವಾಗ.

ಅದಲ್ದೇ ನಮ್ಗೆ, ಬೇಜಾರ್ ಆದಾಗೆಲ್ಲಾ song ಕೇಳಿದ್ರೆ ನಮ್ಮ್ mind ಸ್ವಲ್ಪ ಒಂತರಾ fresh, relief ಆತರ ಆಗತ್ತೆ ಅಲ್ಲಾ? ಹೌದೌದು. mind tension free ಆಗ್ತದೆ ನಮ್ದು.

Psychological ಪ್ರಕಾರ ಕೂಡಅಂದ್ರೆ ಹಾಡು ಒಂದು ನಮ್ಗೆ ಏನೋ ಒಂದು relief ಕೊಡ್ತದಲ್ಲ?

ಆ ಹೌದು. ನೀವ್ ಎಲ್ಲಾ ಹಾಡ್ ಎಲ್ಲಾ ಹೇಳ್ತಾ ಇರ್ತಿರಾ? ಹೇ ಇಲ್ಲಾ ಮಾರ್ರೆ. ನಾನ್ bathroom singer ಅಷ್ಟೇ. ನಾನ್ ಹಾಡ್ಲಿಕ್ಕ್ ಎಲ್ಲಾ ಹೋಗಲ್ಲ. ನೀವು? ನಾನು ಮೊದ್ಲು ಹಾಡ್ ಹೇಳ್ತಾ ಇದ್ದೆ. ಅಂದ್ರೆ ಶಾಲೆ time ಅಲ್ಲೆಲ್ಲಾ competition ಹಾ ಹಾ. ಎಲ್ಲಾ ಇರ್ತಾ ಇತ್ತಲ್ಲ? ಅದಿಕ್ಕೆಲ್ಲಾ participate ಮಾಡ್ತಾ ಇದ್ದೆ. ಮತ್ತೆ ಇವಾಗೆಲ್ಲ ಮದ್ವೆ ಆದ್ ಮೇಲೆಲ್ಲಾ time ಮು ಸಿಗ್ತಾ ಇಲ್ಲಾ, ಹಾಗೆ ಯಾವುದಕ್ಕೂ ಸೇರ್ಕೊಳ್ಲಿಕ್ಕ್ ಅಗ್ತಾ ಇರ್ಲಿಲ್ಲ. ಅಲ್ಲಾ ಸ, ರಿ, ಗ, ಮ, ಪ ಎಲ್ಲಾ ಇದೆ ಅಲ್ಲ? ಅದಕ್ಕೆಲ್ಲ ಹೋಗ್ಬೋದಲ್ಲ, ಅಂದ್ರೆ ನಿಮ್ಮ್ talent ನೆಲ್ಲ showcase ಮಾಡ್ಬೋದಲ್ಲ? ಹಾ ಹೋಗ್ಬೋದು, ಹೌದು. ಅದಕ್ಕೆಲ್ಲ ತಯಾರಿ ಎಲ್ಲ ಇರ್ಬೇಕಲ್ಲ? ಅದಕ್ಕೆ time ಸ ಸಿಗ್ಬೇಕು ಅಷ್ಟೇ ಇವಾಗೆಲ್ಲ ಈ ಕೆಲ್ಸದ ಮಧ್ಯದಲ್ಲಿ ಅಷ್ಟ್ time ಸಿಗುದಿಲ್ಲ ನಂಗೆ. ಕೆಲ್ಸದ ಒದ್ದಾಟನೇ ಇರ್ತದೆ. time ಹೇಗ್ ಸಿಗ್ತದೆ ಅಲ್ಲಾ? ಅದು ಕೂಡ ಹೌದು.

ಆಯ್ತ್ ಹಾಗಾದ್ರೆ. ಅಹ್ ನಂಗೆ ಸ್ವಲ್ಪ work ಇದೆ. ನಾನ್ ಯಾವಾಗ್ಲಾದ್ರೂ ಮತ್ತೇ ಯಾವಾಗಾದ್ರೂ free ಆದಾಗ ಮಾಡ್ತಿನಿ.

Okay bye .

ನಾನು ಕೂಡ ತುಂ~ ತುಂಬ ಚೆನ್ನಾಗಿದ್ದೇನೆ. ಮತ್ತೆ ಸುಮಾರ್ time ಆಯ್ತಲ್ಲ ನಾವೆಲ್ಲ meet ಆಗಿ. ಹೌದು ಸುಮಾರ್ ಸಮಯ ಆಯ್ತು ನಾವ್ ಸಿಕ್ದೆ ಅಲ್ವಾ. ಹ ಹೌದು ಸಿಕ್ಕುದಕ್ಕಿಂತ ಹೆಚ್ಚು ನಾವು ಎಲ್ಲಿಗಾದ್ರುಸ ಹೋಗುದ ಅಂತ ನಾನ್ ಕೇಳಿಕ್ಕೆ phone ಮಾಡಿದ್ದು ಅಂದ್ರೆ ಸುಮಾರ್ time ಆಯ್ತಲ್ಲ ನಾವ್ ಹೇಳುದು. ಹೌದು ಈ ಸಲ ಅಂತು trip ಅನ್ನ plan ಮಾಡ್ಬೇಕು ಅಲ್ವ. ಹ ಹೌದು ಅಂದ್ರೆ ಯಾವ್ ತರದ ಜಾಗ ಒಳ್ಳೇದಾ ನಮಿಗೆ ನಾನ್ ಅಷ್ಟು ಹೋಗುದಿಲ್ಲ ಹಾಗಾಗಿ ನಿಂಗೇನಂತ idea ಉಂಟಾ ಅಂತ. ಹಾ ನಾವು ಈ ಸಲ plan ಮಾಡುದು ಅಂತ ಇದ್ರೆ ನಾವು Goa side ಅಲ್ಲಿ ಅಥ್ವಾ ಆ Munnar side ಅಲ್ಲಿ Munnar ಕಡೆ ಅಲ್ಲಿ plan ಮಾಡಬೋದು ಅಲ್ವಾ? ಹ್ಮ್ ಹೌದು Goa ಆದ್ರೆ major ಆಗಿ ನಮಿಗೆ ಯಾವ್ದು beach ಸಮುದ್ರ ಮತ್ತೆ ಚರ್ಚು ಆತರ ಎಲ್ಲ ಬರುತ್ತೆ ಅಲ್ವಾ? ಹೌದು ಆ ನಮ್ಗೆ Goa ಅಂತ ಹೇಳಿದ್ರೆ ನಮ್ಗೆ ಜಾಸ್ತಿ ಆಗಿ beaches ಬರುತ್ತೆ.

ಹಾಗೇ ಮತ್ತೆ Church ಗಳು ಬರುತ್ತೆ.

ಮತ್ತೇ ಕೆಲವೊಂದು kayaking places ಬರುತ್ತೆ.

Place ಗಳೆಲ್ಲ ಬರುತ್ತೆ. ಹ್ಮ್ ಹೌದು ಆದ್ರೆ ಅದು ಬಿಸ್ಲಿಗೆ ಮತ್ತ್ ಬಿಸ್ಲ್ ಬಿಸ್ಲ್ ಆಗ್ಬೋದಲ್ಲ ಈಗ ಸೆಖೆ ಸೆಖೆ ಆಗ್ತಾ ಇರ್ತದೆ ಮಧ್ಯಾಹ್ನ ಎಲ್ಲ ಆಗುವಾಗ. ಹೌದು. ಹಾಗಾಗಿ ನಾವು Kerala ದ ಕಡೆಗೆ trip ಅನ್ನ plan ಮಾಡುವನ ಅಂತ. ಹ್ಮ್ ಆದ್ರೆ ನನ್ಗೆ ಸ್ವಲ್ಪ ಉತ್ತಮ ಅಂದ್ರೆ ಇರುವ ಎರಡು ಆಯ್ಕೆಗಳಲ್ಲಿ ಅದುವೆ ಉತ್ತಮ ಅನಿಸ್ತದೆ ನನ್ಗೆ ಈ ಅಲ್ಲಿ ಎಲ್ಲ ಪ್ರಕೃತಿ ಅದು ಇದು ಎಲ್ಲ ಇರ್ತದಲ್ಲ ಸ್ವಲ್ಪ ಹಸಿರಸಿರಾಗಿ ಅದು. ಪ್ರಕೃತಿಯನ್ನ ಸವಿಬೇಕು ಅಂತ ಹೇಳಿದ್ರೆ ನಾವು ಆ Kerala ವನ್ನೇ choose ಮಾಡ್ಬೇಕು ಅನ್ಕೋತೇನೆ ನಾನು. ಹ್ಮ್ ಹೌದು ನನ್ಗು ಹಾಗೆ ಅನಿಸ್ತಾ ಇದೆ ಅಂದ್ರೆ ಇಲ್ಲಿ ಎಲ್ಲ Goa ಎಲ್ಲ ಎಲ್ರು ಹೋಗ್ತಾರೆ ಮತ್ತೆ ಅದೇ ಅಲ್ಲ ಸಮುದ್ರ ಅದೆ ಆಯ್ತು . ಹೌದು ಹಾ ಈಗ ನಾವು Munnar ಕಡೆ ನಾವು tour ಅನ್ನ ಆಯೋಜನೆ ಮಾಡ್ತಾ ಇದ್ದೇವೆ ಅಂತ್ ಹೇಳಿದ್ರೆ ಒಂದು main ಆಗಿ ಸಿಗುವಂತದ್ದು ನಮ್ಗೆ ತುಂಬ ಕಡಿಮೆ ತಾಪಮಾನ.

ಹಾ ಆ ತಾಪಮಾನವನ್ನ ನಾವು Himachal Pradesh ಆ ಕಡೆಗಳಲ್ಲಿ ನೋಡ್ಬೋದು ಹಾಗಾಗಿ ನಾವು ಈ ಸಲ ಆ places ಅನ್ನ ನಾವು choose ಮಾಡ್ತೇವೆ ಅಂತ್ಹೇಳಿದ್ರೆ.

ನಮ್ಗೆ ನಮ್ಗೆ ತುಂಬ ಉತ್ತಮ ಅಂತ ಅನಿಸ್ತದೆ. ಹ್ಮ್ ಅದೇ ಸ್ವಲ್ಪ ಖರ್ಚು ಕೂಡ ಕಡಿಮೆ ಕಡಿಮೆ ಖರ್ಚಿನಲ್ಲಿ ಒಂದು Himachal ದ feel ಬರ್ಬೋದಂತಾ ನಮಿಗೆ. ಹೌದು ಬೆಳ್ಳಿಗೆ ಸೂರ್ಯೋದಯ ನೋಡ್ಬೋದು ಮತ್ತೆ ಸಂಜೆಗಾಗುವಾಗ ಯಾವ್ದಾದ್ರು ಒಂದು ಪರ್ವತದ ಮೇಲೆ ಹೋಗಿ ಸೂರ್ಯಾಸ್ತವನ್ನು ಕೂಡ ನೋಡ್ಬೋದು ಅಲ್ವ. ಹ್ಮ್ ಹೌದು ನಂಗೂಸ ಅದೇ ಒಳ್ಳೇದಂತ ಕಾಣ್ತದೆ ಆದ್ರೆ ಹೋಗುದು ಹೇಗೆ ಅಂದ್ರೆ bus ಆ ರೈಲ್ ಆ ಗಾಡಿ ಮಾಡಿಕೊಂಡು ಹೋಗುದಾ? ಇಲ್ಲ ನನ್~ ನನ್ಗೆ ಗೊತ್ತಿರೋ ಹಾಗೆ ಇಲ್ಲಿಂದ ನಾವು Kochi station ವರೆಗೆ ಹೋಗ್ಬೇಕು.

So Kochi station ಇಂದ ನಮ್ಗೆ Munnar ಕಡೆ ಹೋಗ್ಲಿಕ್ಕೆ bus ಯಾವ್ದಾದ್ರು ನಾವು ಆಯೋಜನೆ ಮಾಡ್ಬೇಕಾಗ್ತದೆ. ಈಗ ನಾವು college ವತಿಯಿಂದಲೇ ನಮ್ಮ ಎಲ್ಲ friends ಎಲ್ರು ಕೂಡ ಸೇರ್ಕೊ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ. ನಾವ್ bus ಅನ್ನ ನಾವು book ಮಾಡ್ಬೋದು ಅಲ್ವಾ? ಹ ಹೌದು ಅದೆ ಜನ ಇದ್ರೆ ನಾವ್ bus ಅನ್ನ್ ಮಾಡ್ಬೋದು ಆದ್ರೆ ಜನ ಕಮ್ಮಿ ಆದ್ರೆ bus ಮಾಡಿದ್ರೆ waste ಅಲ್ವ ಅದು. ಹೌದು ನಾವ್ ಈ trip ಬಗ್ಗೆ ನಮ್ಮ college ನ ಒಂದು group ಅಲ್ಲಿ ಹಾಕುವ message . ಹ ಹೌದು ಅದು ಎಸ್ಟ್ ಜನ ಆಗ್ತಾರೆ ಅಂತ ಒಂದು ಲೆಕ್ಕ ಮಾಡುವ ಹಾಗೆ ಖರ್ಚ್ ಒಂದು ಒಂದು ಅಂದಾಜು ಖರ್ಚು ಸಿಗ್ತದಲ್ಲ ಹೋಗುದಕ್ಕಿಂತ ಮುಂಚೆ. ಹೌದು ಹೌದು ಹೌದು ಹೀಗೆ ನಂಗೊಮ್ಮೆ ಅಂದಾಜು ಖರ್ಚು ಸಿಕ್ಕಿದ್ಮೇಲೆ ಅಂದಾಜು ಎಷ್ಟು ಜನ ಆಗ್ತಾರೆ ಅಂತ ಒಮ್ಮೆ ಲೆಕ್ಕ ಸಿಕ್ಕಿದ್ರೆ ಮತ್ತೆ ಆ ಜನ್ರನ್ನ ಸೇರಿಸ್ಕೊಂಡು ನಾವು ಈ trip ಅನ್ನ plan ಮಾಡ್ಬೋದು ಅಲ್ವ. ಹ್ಮ್ ಹೌದು Munnar Munnar ಗೆ ಎಲ್ರು ಬರ್ಬೋದು ಅಂತ ನನ್ನದೊಂದು ಅನಿಸಿಕೆ ಬರ್ಬೋದಲ್ವ ಈಗ ಈಗ.

ಹೌದು ಇದು ಹೋಗುವ season ಇಲ್ಲಿಂದ ನಮ್ಗೆ February ವರೆಗೆ ಈ season ಇದೆ.

ಹಾಗಾಗಿ ನಾವು January ಅತ್ವ February ಈ ಇದೆ ತಿಂಗಳಲ್ಲಿ ಅದನ್ನ ನಾವ್ plan ಮಾಡ್ಬೇಕಾಗ್ತದೆ. ಹ ಅದೆ ಅದೊಂದು ಗಣರಾಜ್ಯೋತ್ಸವ ಬರ್ತದಲ್ಲ January ಇಪ್ಪತ್ತಾರು ಗುರುವಾರ ಏನೋ ಬರ್ತದೆ ಕಾಣ್ತದೆ.

ಅಲ್ಲಿಂದ ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ ಆತರ ಒಟ್ಟಿಗೆ linking holiday ಅಂತತರ ಮಾಡಿ ಹೋದ್ರೆ ತುಂಬ ಜಾಗ ನೋಡ್ಬೋದು ನಮಿಗೆ.

ಅದೆ group ಅಲ್ಲಿ ಈಗ ಹಾಕ್ಬೇಕು ಇದನ್ನೆಲ್ಲಾ ನಾವ್ ಒಂದು message .

ಮತ್ತೊಂದು ಬೇರೆ ಅವರೊಟ್ಟಿಗೂ conference call ಮಾಡಿ ಮಾತಾಡುದಂತ ಇದ್ರ ಬಗ್ಗೆ. ಹ ಹೌದು ಎಲ್ಲರನ್ನು ಕೂಡ ಸೇರಿಸ್ಕೊಳ್ಳೋಣ ಮತ್ತೆ ಇದ್ರ ಬಗ್ಗೆ ಒಮ್ಮೆ ಮಾತಾಡುವ ಅಲ್ವ. ಹ್ಮ್ ಹೌದು ಅದೆ ನನ್ಗುಸ ಅದುವೇ ಉತ್ತಮ ಅಂತ ಅನಿಸ್ತದೆ ಅಂದ್ರೆ ಬರಿ ನಮ್ಮ ಅನಿಸಿಕೆ ಅತ್ರ ಅಲ್ಲ ಅವ್ರದ್ದು ಕೂಡ ಸಿಕ್ಕಿದ್ರೆ.

ಸರಿ ಹಾಗಿದ್ರೆ ನನ್ಗೆ ಇನ್ನು ಇನ್ನು office ಅಲ್ಲಿ ಸಲ್ಪ ಕೆಲ್ಸ ಇದೆ. ಸರಿ ಸಂಧ್ಯಾ ಮತೊಮ್ಮೆ ಸಿಗುವ. ಹ ಮತ್ತೆ ಅದೆ message ಮಾಡ್ತೇನೆ ನಾನ್ ನಿನ್ಗೆ.

ನಾನು ಚೆನ್ನಾಗಿದ್ದೇನೆ ನೀವ್ ಹೇಗಿರ?

ನಾವ್ ಈಗ ಈಗ college ಅಲ್ಲಿ college ಅಲ್ ಇದ್ದೀವಿ. ಹೌದಾ. ಏನ್ ಮಾಡ್ತಿರೋದ್ ಇವಾಗ college ?

ಈಗ ಯಾರ್ ಸ ಬರೋದಿಲ್ಲ ಕೊ~. ಮೊದ್ಲೊಂದು, ಶಾಲೆಯಲ್ ಇರೋವಾಗ್ ಒಟ್ಟಿಗೆ ಓದ್ತಾ ಇದ್ವಿ. ಎರ್ಡ್ bench ಹಿಂದೆ ಕೂತ್ಕೊಳ್ತಾ ಇದ್ರಲ್ಲ ನೀವು. ನೆನಪಿದ್ಯ ಎಲ್ಲಾ?